ಏನೊ ಮಾರಿಯಮ್ಮನ ಜಾತ್ರಿಯಾನ ಎಲ್ಲರು ಡೋಲು ಹಿಡ್ಕೊಂಡಾರ.

ಆಕಡೆ ಎಲ್ಲ ಕಾಡು ಇದ್ದಂಗದ ನಡುವಷ್ಟೇ ಇದು ಆಡಕ್ಕ ಜಾಗ ಅದ.

ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇದೆ.